ಹಾಗೆ ಬಾಕಿಲಿಗೆ ಅಲಂಕಾರ ಮಾಡಿರುವುದನ್ನು ಕಾಣುತ್ತಿದೆ.

ವಿವಿಧ ರೀತಿಯ ಕಲರ್ ಗಳ ಹೂವುಗಳನ್ನು ಮಾರಾಟ ಮಾಡುವುದು ಇಲ್ಲಿ ಕಾಣುತ್ತಿದೆ.

ಶಾಲಾ ಕಾಲೇಜಿನ ಒಂದು ವಾಹನ ಸಹ ನಿಂತಿರುವುದನ್ನು ಕಾಣುತ್ತಿದೆ.

ಇಲ್ಲಿ ಹಲವಾರು ರೀತಿಯ ಜಾಡುಗಳು ಬಕೆಟ್ ಗಳು ಹಾಡಲು ಬಾಲ್ ಗಳು ಹಾಗೂ ಚೆಂಡುಗಳು ಹಾಗೂ ಚೇರ್ ಗಳು ಇತರ ಬ್ಯಾಟ್ ಗಳು ಸಹ ಇಲ್ಲಿ ಕಾಣು--

ಯಾವ ಗಿಡ ಮರಗಳು ಸಹ ಹಚ್ಚ ಹಸಿರಾಗಿ ಕಾಣುತ್ತಿವೆ.

ಹಾಗೆ ಯುವಕರು ಬಾಲಕರು ಸಹ ಇಬ್ಬರು ಜನರು ಕಾಣುತ್ತಿದ್ದಾರೆ.

ಹಾಗೆ ಟಿಕೆಟ್ ಗಳು ಯಾವುದೋ ರೀತಿಯ ಖರೀದಿ ಮಾಡುವ ರೀತಿಯಲ್ಲಿ ಜನರು ನಿಂತಿದ್ದಾರೆ.

ಬೆಳಗಡ್ಡಿ ಉಳ್ಳಾಗಡ್ಡಿ ಹಾಗು ಹಲವಾರು ರೀತಿಯ ಶಾಂಪೂ ಆಯಿಲ್ ಕೊಕೊನಟ್ ಆಯಿಲ್ ಇಲ್ಲಿ ಹಲವಾರು ರೀತಿಯ ವಸ್ತುಗಳು ದೊರೆಯುತ್ತವೆ.

ಹಾಗೆ ಇದು ಒಂದು ಶಾಪ್ ಆಗಿದೆ.

ಇಲ್ಲಿ ಹಲವಾರು ರೀತಿಯ ಕಲರ್ ಕಲರ್ ಗಳ ಡ್ರೆಸ್ ಗಳು ಕಾಣುತ್ತಿವೆ.

ಇದೆ ಸಿಂಟ್ಯಾಕ್ಸ್ ಹಾಗು ಹಲವಾರು ರೀತಿಯ ಪಾನಗಳು ಸೋರಿಯುತ್ತವೆ ಆ--

ಹಾಗೆ ಮೇಲ್ಗಡೆ ಲೈಟ್ ಆನ್ ಆಗಿರುವುದನ್ನು ಕಾಣುತ್ತಿದೆ.

ಒಂದು ಡೈರಿಯ ಅಂಗಡಿಯವಾಗಿದೆ ಇಲ್ಲಿ ಇದು ಒಂದು ಫ್ರಿಡ್ಜ್ ಸಹ ಕಾಣುತ್ತಿವೆ ಇಲ್ಲಿ--

ಇದು ಒಂದು ಯಾವುದೋ ಹೋಟೆಲ್ ರೆಸ್ಟೋರೆಂಟ್ ನಲ್ಲಿ ಇರುವಂತಹ ಪ್ಲೇಸ್ ಆಗಿದೆ.

ಹಾಗೆ ಅದರ ಕೆಳ ಅದರ ಬಾಜು ಸಿಮೆಂಟ್ ಚೀಲ ಕಾಣುತ್ತಿವೆ.

ಈ ರೂಂ ನಲ್ಲಿ ಚೇರ್ ಕುಳಿತುಕೊಳ್ಳುವುದು ಹೊಸದಾಗಿರುವಂತಹ ಕಬ್ಬಿಣದಿಂದ ಕುಳಿತುಕೊಳ್ಳುವ ಸಲುವಾಗಿ ಇಲ್ಲಿ ಚೇರ್ ಗಳು ಕಾಣುತ್ತಿವೆ.

ಇದು ಒಂದು ಹಚ್ಚ ಹಸಿರಾಗಿರ್ತಿಕಂತಹ ಗಿಡ ಮರಗಳು ಸಹ ಇಲ್ಲಿ ಕಾಣುತ್ --

ಹಾಗೆ ಯಾವುದೇ ರೀತಿಯ ಫ್ಯಾನ್ ಗಳು ಸಹ ಇಲ್ಲಿ ರಿಪೇರಿ ಮಾಡುತ್ತಾರೆ.

ಇದೊಂದು ನದಿ ಸಮುದ್ರ ರೀತಿಯಲ್ಲಿ ನೀರನ್ನು ಸಹ ಬಹಳಷ್ಟು ಕಾಣುತ್ತಿವೆ.

ಹಾಗೆ ಹಲವಾರು ಮಂಜಿಲಿನ ಮನೆ ಹಾಗು ಕಟ್ಟಡಗಳು ಸಹ ಕಾಣುತ್ತಿವೆ.